ಹಾಗು ಇಲ್ಲಿ ಬಹಳಷ್ಟು ಜನರು ಇದ್ದಾರೆ.

ಈ ಅಂಗಡಿಯ ಮೇಲೆ ಬಣ್ಣ ಬಣ್ಣದಿಂದ ಬರೆದಿದ್ದಾರೆ ನಮ್ಮ ತರಕಾರಿ ಅಂಗಡಿ ಅಂತ ಬರೆದಿದ್ದಾರೆ.

ಇಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿ ಮೇಲೆ ಒಂದು ಬ್ಯಾನರ ಇದೆ.

ಹಾಗು ಒಂದು ದೇವಸ್ಥಾನವಿದೆ ಈ ದೇವಸ್ಥಾನಕ್ಕೆ ಒಂದು ಕೆಂಪು ಬಣ್ಣದ ಗೇಟ್ ಇದೆ.

ಈ ಅಂಗಡಿಯಲ್ಲಿ ಬೆಲ್ಟ್ ಇದೆ ಈ ಅಂಗಡಿಯಲ್ಲಿ ಪಾಯಿಂಟ್ ಇದೆ.

ಈ ಅಂಗಡಿಯಲ್ಲಿ ಬಹಳಷ್ಟು ರೀತಿಯ ವಸ್ತುಗಳಿವೆ.